ಜೆರಾಕ್ ಹೇಳಬಹುದು ನಾವು ಈ ಒಂದು ಸೂಪರ್ ಬಾಜಾರ್ ನಲ್ಲಿ ಹಲವಾರು ಬರೇ ಜಾಸ್ತಿ ನೂಡಬಹುದ ನಾವ್ ಇಲ್ಲಿ ಸಿನಿಮಾ ಶ್ರೀಮಂತ ಮಂದಿನೇ ಬರುತ್ತಾರೆ ಯಾಕಂದ್ರೆ ಬಡವ್ರ್ ಮಂದಿ ಇಲ್ಲಿ ಬಂದ್ರೆ ಅವ್ರ ಕೈಯಲ್ಲಿ ಜಾಸ್ತಿ ಅಮೌಂಟ್ ಇರೋದಿಲ್ಲಾ.

ಇಲ್ಲಿ ನಾಕ ಜನ ಹುಡುಗಿಯರು ಕುಂತಿಕೊಂಡು.

ಇಂಜಿನ್ ಪ್ರಾಬ್ಲಮ್ ಇದ್ದಾಗ ಮೆಕ್ಯಾನಿಕ್ ಅವ್ರು ಇದೆಲ್ಲಾ ರಿಪೇರಿ ಮಾಡುತ್ತಾರೆ ಈ ಮೆಕ್ಯಾನಿಕ್ ಅವ್ರು ಕಲಿತುಕೊಂಡು ಇಲ್ಲಿ ಬಂದು ರಿಪೇರಿಯನ್ನು ಮಾಡುತ್ತಾರೆ.

ಕಾರ್ ಇನಲ್ಲಿ ನಾವ್ ನೋಡಬಹುದು ಹಲವಾರು ಜನರು ಬಂದು ಹೊಯ್ --

ಕಸ್ಟಮರ್ ದವರಿಗೆ ಅಥವಾ ಜನರಿಗೆ ಅವ್ರು ಮಾರಾಟ ಮಾಡುತ್ತಾರೆ. ಕೆಲ್ವಗೆ ನೂರ್ ನಲವತ್ತು ನೂರ್ ಐವತ್ತು ಈ ರೀತಿಯಾಗಿ ಅವ್ರು ಮಾಡುತ್ತಾರೆ.

ಬನ್ನಿ ನೋಡ ಬಹುದು ಪಟ್ ಮೂವಿ ರಿಲೀಸ್ ಆಗಿದೆ ಪಟ್ ಮೂವಿ ನೋಡಲು ನಾವು ಹೋಗಿದ್ವಿ ಸಿನಿಮಾ ಥಿಯೇಟರ್ ಗೆ .

ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಲ್ಲಾ ರೀತಿಯಾಗಿ ಮೆನ್ಸ್ ವೆರ್ ಯಾವ್ ರೀತಿಯಾಗಿ ಅಲ್ಲಿ ಮೆನ್ಸ್ ವೆರ್ ಇಲ್ಲಿನ್ ಸಾಮಾನ್ ಗಳು ಸಿಗುತ್ತವೆ.

ಉದ್ಯಾನವರ ಬುತ್ಲ್ ಇದು ಬುತ್ತಳ ಗಾರ್ಡನ್ ಇದೆ. ಈ ಗಾರ್ಡನ್ ನಲ್ಲಿ ನಾವ್ ನೋಡಬಹುದು ಸಂಡೆ --

ಹಲವಾರು ಸಲ ಬುತ್ತಾಳ ಗಾರ್ಡನ್ ನಲ್ಲಿ ಹೋಗಿ ಬಂದಿದ್ದೇನೆ ಬುತ್ತಾಳ ಗಾರ್ಡನ್ ಒಂದು.

ನಾವು ಇದು ಒಂದು ಗಾರ್ಡನ್ ಇದೆ ಈ ಗಾರ್ಡನ್ ನ ಆಲಮಟ್ಟಿದಲ್ಲಿ ಇರುತ್ತದೆ ಆಲಮಟ್ಟಿ ಅಂದ್ರೆ ಆಲಮಟ್ಟಿ ಒಂದು ಫೇಮಸ್ ಪ್ಲೇಸ್ ಆಗಿರುತ್ತದೆ.

ಆಲ್ಮಿ ಟ್ಟಿಲಿ ನಾವ್ ನೋಡಬಹುದು ಆಲ್ಮಿ ಟ್ಟಿಲಿ ಡ್ಯಾಮ್ಗಳು ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಗಾರ್ಡನ್ಗಳು ಅಲ್ಲಿ ನೋಡಲು.

ಕೋಲ್ಡ್ ಡ್ರಿಂಕ್ಸ್ ಗಳು ಸಿಗತ್ತವೆ.

ಈ ರೀತಿಯಾಗಿ ಜನ್ರಿಗೆ ಅಟ್ಟ್ರಾಕ್ಟಿವ್ ಮಾಡುತ್ತಿದೆ ಮತ್ತು ಅವ್ರು ಪ್ಯಾಸ್ಟ್ರಿಲಿ ಬರುತ್ತಾರೆ.

ಈ ಒಂದು ಫೇಮಸ್ ಆಗಿರುವ ಕಾರ್ ಶೋ ರೂಂ ಇದೆ ಕಾರ್ ಕಂಪನಿ ಆಗಿದೆ.

ಒಂದು ರೀತಿಯಾಗಿ ನೀರಿನ ಮೇಲೆ ಹೋದಾಗ ಫೀಲ್ ಆಗಿ ಆನಂದ ಸಿಗುತ್ತದೆ.

ಪುರ್ ವೆಜ್ ದಲ್ಲಿ ನೋನ್ ವೆಜ್ ಸಿಗೋದಿಲ್ಲಾ.

ಇಲ್ಲಿ ನಾವು ಪುರ್ ವೆಜ್ ಅನ್ನು ಊಟವನ್ನು ಮಾಡುವ ಮಾಡಲು ಇಲ್ಲಿ ಬರಬಹುದು.

ಫುಡ್ ಐಟಮ್ಸ್ ಎಲ್ಲಾ ರೀತಿಯ ಐಟಂ ಸಿಗುತ್ತೆ ಮತ್ತು ಇದು ಒಂದು ಫೇಮಸ್ ಆಗಿರುವ ಲೀಕ್ ಗ್ರಾಂಡ್ ಹೋಟೆಲ್ ಇದೆ.

ಉಳ್ಳಾಗಡ್ಡಿ ಮೆಣಸಿನಕಾಯಿ ತರಕಾರಿ ಮಾರ್ಕೆಟ್ ಇದೆ ಇದು .

ಅವ್ರಿಗೆ ನೋಡಲು ಬರುವಾಗ ಇಲ್ಲಿ ವೇಟ್ ಮಾಡಲಾಗುತ್ತದೆ ಅವ್ರು ಯಾವಾಗ.